ಈ ಚಿತ್ರಣ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿತ್ರಣವಾಗಿದ್ದು ಇಲ್ಲಿ ನಾವು ನೋಡುತ್ತಿರುವ ಒಂದು--ನೋಡುತ್ತಿರುವುದಎನಂದರೆ ಇದೊಂದು ದೊಡ್ಡದಾದ ಕಲಶ ರೀತಿಯ ಒಂದು ಚಿಕ್ಕ ಮಂಟಪದ ರೀತಿ ಇದು ಮತ್ತು ಉದ್ದವಾಗಿ ಹೊಂದಿದ್ದು ಮೇಲೆ ಒಂದು ಕಳಸವನ್ನು ಇಟ್ಟಿದ್ದಾ --

ಇಲ್ಲಿ ಪೈಪ್ನಲ್ಲಿ ನೀರು ಬರುತ್ತಿದೆ ಇಲ್ಲಿ ಒಂದು ಕಾರ್ ಅನ್ನು ನಿಲ್ಲಿಸಿದ್ದಾರೆ ವಾಷ್ ಮಾಡಿಸಲು.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವ ಚಿತ್ರಣವೆಂದರೆ ಇದರಲ್ಲಿ ಇದೊಂದು ಚಾಮರಾಜನಗರದ ಚಿತ್ರಣ. ಇದೊಂದು ಸರ್ಕಾರಿ ಕಛೇರಿಯ ಒಂದು ಆಹ್ ಚಿತ್ರಣವಾಗಿದ್ದು ದೊಡ್ಡದಾದ ಬಿಲ್ಡಿಂಗ್ ಇದ್ದು--

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಏನೆಂದರೆ ಒಂದು ದಕ್ಷಿಣ ಕನ್ನಡ ಚಿತ್ರಣವನ್ನ ಒಂದು ಹಳ್ಳಿಯ ಚಿತ್ರಣ ರೀತಿ ಇದೆ ಒಂದು ರಸ್ತೆ ಇದೆ ರಸ್ತೆಯಾ ಮೇಲೆ ಒಂದು ಹುಡುಗಿ ಕೂಡಾ ಒಂದು ನಡೆದುಕೊಂಡು ಹೋಗುತ್ತಿದಾರೆ ಮತ್ತೆ --